ಆ ತರ ಏನಾದ್ರೂ ಆದ್ರೆ ಆಗ್ಬೋದು.

ಹೇಳಿದ್ರೆ ಇಂದಿನ ಕಾಲ್ದಲ್ ನಾವ್ ನೋಡ್ಕೊಳೋದಾದ್ರೆ .

Education ಅನ್ನೋದು ಅಷ್ಟೊಂದ್ Strong ಇತ್ತು.

ಈಗ ಅಷ್ಟೊಂದ್ ನಾವ್ ಹೋಲಿಕೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಹೌದು ಈಗ ನಮ್ಮ Education system ಅಲ್ಲಿ ಒಂಥರಾ ಒಂದ್ knowledge ಅನ್ನೋದ್ ಇರುತ್ತೆ ಎಲ್ಲರ್ಗೂ but ಅವ್ರು Practical ಆಗಿ ಹೆಂಗ್ Apply ಮಾಡ್ಬೇಕು ಅನ್ನೋದು ಒಂಥರ ಇರೋದಿಲ್ಲ ಎಷ್ಟೋ ಜನಕ್ಕೆ

ಈಗ Degree ಮುಗಿಸಿದ್ರು ಮತ್ತೆ ಅವ್ರು job ಹೋಗ್ಬೇಕಂದ್ರೆ ಒಂದಲ್ಲ ಒಂದು ಕೆಲವ್ Course ಗಳು

ಇಲ್ಲ ಒಂದು language python ಇಲ್ಲ c plus

ಇಲ್ಲ ಯಾವ್ದೋ ಒಂದು Spoken English ಇಲ್ಲ ಒಂದು Interview crack ಮಾಡೋ Course ಇಂತವೆಲ್ಲ ತಗೊಂಡು

ಅವ್ರು ಅಲ್ degree ಗೆ ಮಾಡೋ Investment ಎಷ್ಟ್ ಇರುತ್ತೋ

ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿನೆ ಈ ತರ Course ಗಳಿಗೆ ಅವ್ರು spend ಮಾಡಿ

ಮತ್ತೆ ಅವ್ರು job ತಗೊಳೋ ಪರಿಸ್ಥಿತಿ ಈಗ ನಮ್ India ದಲ್ಲಿದೆ.

ಆದ್ರಿಂದ ನಮ್ಗೆ ನಮ್ Education system ಅಲ್ಲಿ ಸ್ವಲ್ಪ ಬದಲಾವಣೆಗಳು ಬರ್ಲೆಬೇಕು.

ಹ ಈಗ for Example ಈಗ Engineers ಅಂತ ತಗೊಂಡ್ರೆ

ಆದ್ರೆ ಅವ್ರ್ ಏನ್ ಮಾಡ್ತಾರಂದ್ರೆ ಒಂತರ Exams ಮೇಲೆ focus ಮಾಡಿ ಅವ್ರು ಬರೀ ಒಂದು knowledge purpose ಬರುತ್ತೆ ಆದ್ರೆ ಅವ್ರಿಗೆ ಒಂದ್ Practical ಆಗಿ ಇರಲ್ಲ ಯಾವ್ದೆ Projects ಅನ್ನೋದು ಏನು ಅಷ್ಟು ಮಾಡೋದಿಲ್ಲ.

ಹೌದು ಆಗ ಅವ್ರು ಈಗ ಒಂದು job Interview ಗ್ ಹೋಗ್ಬೇಕಂದ್ರೆ ಅವ್ರಿಗೆ ಒಂದು ಒಂದು ಅರ್ಥ ಮಾಡಿಕೊಳ್ಳೋವಷ್ಟ್ English ಬರೋದಿಲ್ಲ.

ಹ್ಮ್ಮ್ಆ ಗ ಅವ್ರು Interview crack ಮಾಡೋದ್ಕೆ ಕಷ್ಟ ಆಗುತ್ತೆ.

ಯಾಕಂದ್ರೆ ಯಾವ್ದೆ ಒಂದು Interview ಅಂದ್ರೆ ಅವ್ರು ಮಾಡೋದೇ English

ಹ್ಮ್ ಕಷ್ಟ ನೆ ಆಗುತ್ತೆ. ಹೌದು ತುಂಬಾನೇ ಕಷ್ಟ ಆಗುತ್ತೆ ನನಗ್ ಗೊತ್ತು ನೀವ್ ಹೇಳ್ದಂಗೆ

ಹಿಂದಿನ್ ಕಾಲ್ದಲ್ ನಾವ್ ನೋಡ್ಕೊಳೋದಾದ್ರೆ Education ಅನ್ನೋದು

ಆಗ ಏನು ಒಂದು ಐದನೇ class ಹತ್ತನೆ class ಮುಗುಸ್ ಬಿಟ್ರೆ ಸಾಕು

ಒಂದ್ ಹತ್ತನೆ ತರಗತಿ ಓದಿದ್ದಾರೆ ಅಂದ್ರೆ ಅದು ತುಂಬಾ Great ಆಗ.

ಈಗ degree ಗಟ್ಲೆ ಮಾಡಿದ್ರುನು ಅವ್ರಿಗ್ ಒಂದ್ ಬೆಲೆ ಇರೋದಿಲ್ಲ

ಅವ್ರ್ degree ಮಾಡಿದ್ರು ಕೂಡ ಉದ್ಯೋಗ ಸರಿಯಾದ್ ಸಮಯಕ್ ಸಿಗದೆ ಇರೋದು.

ಈಗೇನು ಅಂತಾಗಿದೆ ಇವಾಗ competition ಅನ್ನೋದು Education ಅಲ್ಲಿ ತುಂಬಾ ಜಾಸ್ತಿ ಆಗಿದೆ.

ಎನಂದ್ರೆ ಇವಾಗ ಆ ಕಾಲ್ದಲ್ಲಿ ನೋಡೋದಾದ್ರೆ first class ಬಂದ್ರೆ ಅದೇ Great

ಈವಾಗ Distinction ಅಲ್ಲಲ್ಲ state ಗೆ first ಬಂದ್ರುನು ಈಗ

ಅವಾಗ್ ಯಾರೋ ಒಂದು ಐದನೇ ತರಗತಿ ಹತ್ತನೆ ತರಗತಿ ಓದ್ಬಿಟ್ಟು

ತಕ್ಷಣಾನೇ ಏನೋ ಉದ್ಯೋಗ ಅಂತ ಅದು ಇದು ಮಾಡ್ಕೊಂತಿದ್ರು.

ಈಗ degree ಗಟ್ಲೆ ಮಾಡಿದ್ರುನು ಉದ್ಯೋಗ ಸಿಗೊದೊಂತು ತುಂಬಾನೇ ತುಂಬಾ ಕಷ್ಟ

ಯಾಕಂದ್ರೆ ಯಾರ್ ನೋಡಿದ್ರು degree complete ಮಾಡ್ತಾವ್ರೆ

ಈಗ ಅಂದಂತ ಉತ್ತಮ ಶಿಕ್ಷಣ ಅನ್ನೋದ್ ಒಂದಿಲ್ಲ.

ಆ ಹಿಂದೆ ನಾವ್ ಹೊಲ್ಸ್ ಕೊಂಡ್ರೆ

ಅವ್ರಗ್ ಕೊಡ್ತಾ ಇರ್ತಕಂತ ಶಿಕ್ಷಣ ಆಗಿರ್ಲಿ

ಈಗ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ಈ guide ಗಳಂತೆ ಈ notes ಗಳಂತೆ ಈ ಮೂಲಕ ಬಂದು

ಸರಿಯಾದ ಮಾಹಿತಿ ಸರಿಯಾದ ಶಿಕ್ಷಣ ಅನ್ನೋದು ಕೂಡ ಒಬ್ಬ ವಿದ್ಯಾರ್ಥಿಗ್ ಸಿಗ್ತಾ ಇಲ್ಲ . ಹೌದು ಮತ್ತೆ ಈಗ ನಮ್ Education system ಅಲ್ಲಿ

ಹತ್ತ್ ವರ್ಷದ ಹಿಂದೆ ಓದಿರೋ subject ಈಗ ಕೂಡ ಇದೆ

ಕೆಲವು ದೇಶಗಳಲ್ಲಿ ಅವ್ರ subjects change ಮಾಡ್ತಾನೆ ಇರ್ತಾರೆ. for Example ಈಗ ಒಂದು ಏನೋ ಒಂದು covid situation ಅಂತ ಬಂತ್ ಅನ್ಕೋ ಅವಾಗ ಅವ್ರುಗೆ online ನಲ್ಲಿ ಹೆಂಗೆ ಕಲಿಬೇಕು ಅನ್ನೋ ತರದೇ ಒಂದು course ಇಟ್ಟು online ನಲ್ಲಿ ಹೆಂಗೆ ನಾವು Information search ಮಾಡ್ಬೇಕು ಇಲ್ಲ Information create ಮಾಡ್ಬೇಕು.

ಹೆಂಗೆ ನಾವು online through ಕಲಿಬೇಕು ಅನ್ನೋದಾದ್ರೂ ಸ್ವಲ್ಪ ಮಾಹಿತಿ ಹೇಳ್ಕೊಡ್ತಾರೆ.

ಆದ್ರೆ ನಮ್ India ದಲ್ಲಿ ಹಂಗಿಲ್ಲ ಅನ್ಸುತ್ತೆ ಹೌದು ಖಂಡಿತ ಇಲ್ಲ ನಾಗೇಶ್ ಅವ್ರೆ

ನಾವ್ Indian students ಬರಿ India ದಲ್ಲೇ ಓದ್ಬಾರ್ದು

ನಾವು ಒಂದು ಬೇರೆ countries ಗೆ ಹೋಗಿ ಅಲ್ಲಿ ಹೆಂಗಿರುತ್ತೆ Education system ಯಾಕಂದ್ರೆ ಈಗ ನಮ್ Indian education ಗಿಂತ ಬೇರೆ countries Education ಸ್ವಲ್ಪ best ಅನ್ಸುತ್ತೆ

ಅವಾಗ ನಾವು ಹೋಗಿ ಅಲ್ ಕಲ್ತು ಬಂದ್ರೆ

ಈಗ ನಾವು ನಮ್ಮ country ಅಲ್ಲಿ ಬೇಕಿದ್ರೆ easy ಯಾಗಿ survive ಆಗ್ಬೋದು.

ಆ country ಇಂದ ನಾವು degree ತಗೊಂಡಿದ್ರೆ.

ಮತ್ತೆ ನಾವು ಒಂದು Scholarships ಅಂತವು ಎಲ್ಲ ಪಡೆದ್ಕೊಂಡ್ರೆ easy ಯಾಗ್ ಮಾಡ್ಬೋದು.

ಮತ್ತೆ ನಮ್ಮ್ Government ಅಲ್ಲಿ ಸ್ವಲ್ಪ ಪ್ರೋತ್ತ್ಸಾಹ ಕೊಡ್ಬೇಕು ಹೌದು ಖಂಡಿತ ಕೊಡ್ಬೇಕ್ ನಾಗೇಶ್ ಅವ್ರೆ.

ಹ್ಮ್ ಹಿಂಗೆ ಹೇಳ್ಕೋಬೆಕಂದ್ರೆ ಸರ್ಕಾರ ಅದನ್ನ ಒದಗಿಸ್ತೈತೆ ಬಿಟ್ರೆ

ಅದ್ ಯಾರ್ಗು ಕೂಡ ಉಪಯೋಗ ಅನ್ನೋದ್ ಆಗ್ತಾ ಇಲ್ಲ.

ನೋಡ್ಕೊಳೋದ್ ಆದ್ರೆ ತುಂಬಾ ಇಗ್ ನೋಡ್ಕೊಳೋದ್ ಆದ್ರೆ ಕೆಲವ್ರೆಲ್ಲ

ವಿದೇಶದಲ್ಲೆಲ್ಲ ಒದ್ತಾ ಇರ್ತಾರೆ.

ಆದ್ರು ಬಡವ್ರಿಗೆಲ್ಲು ಸಿಗೋದಿಲ್ಲ

ಶ್ರಿಮಂತ್ರ್ ಮಕ್ಕಳಿಗ್ ಮಾತ್ರ ಸಿಗುತ್ತೆ

ಮತ್ತೆ ದುಡ್ಡಿರುವ ರಾಜಕಾರಣಿಗಳು

ಆದ್ರೆ ಜನ ಸಾಮಾನ್ಯರಿಗೆ ಅಂತವೆಲ್ಲ ತಲುಪಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ

ಅವ್ರಿಗೆ ಇಗಾಗಿನು ಉತ್ತಮ ಶಿಕ್ಷಣ ಅನ್ನೋದು ಅವ್ರಿಗೆ ಒದಗಿರ್ಬೇಕು.

ಒಂಥರ ಓದಿದಿವಿ ಅಂದ್ರೆ ಓದಿದಿವಿ

ಏನೋ degree complete ಮಾಡಿದಿವಿ ಮುಗ್ಸಿದೀವ್ ಅನ್ನೋದ್ ಬಿಟ್ರೆ

ಅವ್ರಿಗೆ ಆದ ವ್ಯಯಕ್ತಿಕ ಜ್ಞಾನ ಅನ್ನೋದು ಅವ್ರಿಗ್ ಇರೋದಿಲ್ಲ.

ನಾಳೆ ಬೆಳಿಗ್ಗೆ ಅವ್ರೆನಾದ್ರೂ ವಿದೇಶಕ್ಕೆ ಹೋಗಿ

ವಿದೇಶ ಕೂಡ ಅಲ್ಲ ಒಂದ್ ಊರ್ ಬಿಟ್ಟು ಇನ್ನೊಂದ್ ಊರಿಗ್ ಹೊಗ್ಬೇಕಂದ್ರುನು

ಆಗೋದಿಲ್ಲ ಯಾಕಂತೇಳಿದ್ರೆ ಅವ್ರ್ಗೆನು ಗೊತ್ತಿರೋದಿಲ್ಲ

ಏನಂದ್ರೆ ಅವ್ರ್ ಸುಮ್ನೆ ಪರೀಕ್ಷೆ ಬರೆಯಕ್ ಮಾತ್ರ ಓದಿರ್ತಾರೆ ಅಷ್ಟೇ ಬಿಟ್ರೆ

ಅವ್ರು ಪರೀಕ್ಷೆ ಗ್ ಅಂತ ಮಾತ್ರ ಬರಿತಾವ್ರೆ ಅಷ್ಟೇ ಬಿಟ್ರೆ ಓದ್ತಾ ಇರೋದು

ಅವ್ರ್ಗೆನು ಒಂದ್ ವ್ಯಯಕ್ತಿಕ ಜ್ಞಾನವನ್ನ ಪಡಿಬೇಕ್ ಅಂತಾಗ್ಲಿ

ಇಲ್ಲ ನಾನ್ ಒಂದ್ ಜೀವನ ನೆಡೆಸೋದಕ್ ಆದ್ರೆ ನಿಮ್ಮ ಮುಂದಿನ ಜ್ಞಾನ ಆದ್ರು ಇರ್ಬೇಕು.

ನಾವ್ ಮುಂದೆ ಹೆಜ್ಜೆ ಏನಾದ್ರೂ ಇಡ್ಬೇಕು ಅಂದ್ರೆ ಅಲ್ಗ್ ನಮ್ಗ್ ಏನು ಸ್ವಲ್ಪ ಜ್ಞಾನ ಆದ್ರೂ ಇರ್ಲೆಬೇಕು .

ಏನು ಏನು ತಿಳ್ವಳಿಕೆ ಇಲ್ದೆರೆ ನಾವು ಮುಂದೆ ಹೆಜ್ಜೆ ಇಡ್ಬೇಕು ಅಂದ್ರೆ ಆಗೋದಿಲ್ಲ .

ಒಂದು ವೇಳೆ ಈಗ ಒಬ್ಬ ನಾನು ಅನ್ಕೋ ಈಗ degree ಮಾಡ್ತಾ ಇದ್ದೀನಿ ಅಂದ್ರೆ ಬರಿ degree ಗ್ ಮಾತ್ರ focus ಕೊಡ್ಬಾರ್ದು.

ಹ ಈಗ ವೇರೆ ವೇರೆ skills ಏನೋ ಒಂದು computer skill

ಇಂತವು ನಮ್ಗ್ ಅಂದ್ರೆ ಈಗ ಒಂದು ಏನು Editing